ಫುಟ್ಬಾಲ್ಗಳನ್ನು ಕೂಡ ಇಟ್ಟಿದ್ದಾರೆ ಸ್ಪೋರ್ಟ್ಸ್ ಯಿನ ಅಂಗಡಿ ಆಗಿರುವುದರಿಂದ ಅನೇಕ ಸ್ಪೋರ್ಟ್ಸ್ ಯಿನ ಆಟಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಇದ್ದನ್ನುಅಡಲಿಕೆ ಹಾಗೂ ನೋಡಲಿಕೆ ಹಾಗು ಎಲ್ಲಾ ರೀತಿಯ ಒಂದು ಸ್ಪೋರ್ಟ್ಸ್ ಉತ್ಪನ್ನಗಳನ್ನು ಉಪಕರಣಗಳನ್ನು ಇಟ್--

ಇಂಡಿಯನ್ ಪೆಟ್ರೋಲ್ ಬಂಕ್ ನ ಒಂದು ಚಿತ್ರಣವಿದೆ ಈ ಇಂಡಿಯನ್ ಪೆಟ್ರೋಲ್ ಬಂಕ್ ನಲ್ಲಿ ನಾಲ್ಕೂ ಕಂಬಗಳನು ನೆಟ್ಟಿದರೆ ಅದರ ತುಂಬೆಲ ಒಂದು ಪೋಸ್ಟರ್ ಗಳನು ಹಾಕಿದ್ದಾರೆ. ಇದರ--

ಸೀಡ್ಲೆಸ್ ಕಪ್ಪು ದ್ರಾಕ್ಷಿಯ ಚಿತ್ರಣವಾಗಿದೆ ಕಪ್ಪು ದ್ರಾಕ್ಷಿಯಿಂದ ಕೆಲವರು ಕಪ್ಪು ದ್ರಾಕ್ಷಿ ಇದರಿಂದ ವಹಿನ ತಯಾರಿಸುತ್ತಾರೆ. ಈ ದ್ರಾಕ್ಷಿಯಿಂದ--